ಹ್ಮ್ ದೇವ್ರ್ ಹತ್ರನ ಹೋಗಿಬಿಟ್ರು ಪಾಪಾ. ಹಾ ಹೌದ್ರಿ ಸಣ್ಣ ವಯಸ್ಸು.

ಅವ್ರ್ ಒಳಗ ನಿಮ್ಗ ಇಷ್ಟವಾದ ಗುಣ ಯಾವದ್ರಿ?

ಅವ್ರ್ ಹಿಂಗ್ ನಗತಾರಲ್ರಿ ನಂಗ್ ಆದ ಇಷ್ಟಾರಿ.

ಹ್ಮ್ ಹ್ಮ್ ಹ್ಮ್ ನಗುವಿನ ಒಡೆಯ ಅಂತ ಹೇಳತೀರ್ತಾರ ಅವ್ರಿಗೆ.

ಹಾ ಹೌದ್ರಿ ಅವರ ಆಮೇಲ ಅವರ್ದ dance ನೃತ್ಯ ನಗುದು ಅದು ಇಷ್ಟ ಮಾತಾಡುದು.

ಆಮೇಲೆ ಅವ್ರ್ ಎಲ್ಲಾರಿಗೂ ಹೆಂಗ್ ಒಮ್ಮಿಂದೊಮಿಲ್ಗೆನ ಜಲ್ ಪರಿಚಯಾ ಇದ್ದೋರ್ ತರಾನ ಮಾತಾಡ್ತರಲ್ರಿ ಅದೆಲ್ಲ ಇಷ್ಟಾ.

ಇಲ್ಲಾರೀ ನಾನ್ ಬೆಂಗ್ಳುರಲ್ಲಿ ಇದ್ದೇರಿ ಅದ್ರ್ ನಂಗ್ ಹೋಗಕಾಗಿಲ್ರಿ ಆವಾಗ.

ಹ್ಮ್ ಹ್ಮ್ ಹ್ಮ್ ಮತ್ತ್ ಭೇಟಿ ಆಗ್ಬೇಕಿಲ್ರಿ ಅಲ್ಲೇ ಇದ್ರಿ.

ಆವಾಗ್ ಆಗ್ಲಿಲ್ರಿ ಹಿಂಗ್ ಆಗತ್ತಂತ ಗೊತ್ತಿರ್ಲಿಲ್ರಿ.

ಹ್ಮ್ ಅಂದ್ರ್ ಅವರ್ದ helping nature ಬಗ್ಗೆ ಬಾಳ ಹೇಳ್ತಾರ ಜನ ಎಲ್ಲ.

ಸಹಾಯ ಹಸ್ತ ಚಾಚುವುದರಲ್ಲಿ ಬಹಳಷ್ಟು ಕ್ಕ್ ನಿಸ್ಸಿಮರಾಗಿದ್ರು ಅವರು.

ಕರ್ನಾಟಕದಾದ್ಯಂತ ಅವರ ಅಭಿಮಾನಿಗಳ ಬಳಗ ಐತಿ ನೋಡ್ರಿ.

ನೀವು ಅವರ ಅಭಿಮಾನಿ ಅನ್ನುದ ಬಾಳಷ್ಟು ಖುಷಿಯಾದ ವಿಚಾರ.

ಮತ್ರಿ ಈಗ recent ಯಾವ್ cinema ನೋಡಿದ್ರಿ? ಚಲನಚಿತ್ರ ನೋಡಿದ್ರಿ?

ಇವಾಗ್ last ನೋಡಿದೆ Lucky Man ರೀ.

ಅದಾದ್ಮ್ಯಾಲೆ ಹೋಗಿಲ್ರಿ. ಇವಾಗೆಲ್ಲಾ ಆ ಎಲ್ಲಾಇದ್ರಾಗೆ ಬರ್ತಾವಲ್ರಿ ಅ prime . ಒಳಗ್ ಅದ್ ಬಂದ ಬಿಟ್ಟಿರ್ತಾವಲ್ರಿ ಹಾಂಗಾಗಿ theater ಹೋಗುದ್ ಕಡ್ಮಿನೇ ರೀ.

ಅಲ್ರಿ ಕನ್ನಡ cinema ಗಳನ್ನ, ಕನ್ನಡ ಚಲನಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳಿ ಹೇಳ್ತಾರಾ ನೀವೆಲ್ಲಾ ಬರೇ TV ವ್ಯಾಗ್ ನೋಡ್ತೇನಿ ಅಂತೀರಲ್ರಿ. ಕನ್ನಡ ಹೆಂಗ್ ಬೆಳಿಬೇಕ್ರಿ? ಹೆಂಗ್ ಬೆಳಿಬೇಕ?

Okay ರೀ ದನ್ಯವಾದಗಳು.

ಹಾ ಆರಾಮದಿ ನೀವ್ ಆರಾಮಾದಿರಾ?

ಏನಿಲ್ಲ ನೋಡ್ ಸುಮ್ನೆ ಕುಂತ್ಕೊಂಡಿದ್ದೆ ಹಾಗೇ. ಹೌದಾ ಏನಿಲ್ಲಾ ನಮ್ದು ಒಂದ್ ಸ್ವಲ್ಪ ತೋಟ ಹೊಲ ಎಲ್ಲಾ ಐತಿ ಈ ಕಡೆ ಹುಬ್ಳಿ side.

ಹಂಗೆ ನೋಡ್ಕೊಂಡು ಹೋಗಕಾದ್ರೆ ಕರದ್ರೆ ಯಾರೂ ಬರುದಿಲ್ಲ friends .

ಅದಕ್ಕೆ ಈಗ ಒಂದ್ vacation ಅಂದ್ರ್ ಈಗೊಂದ್ ಸಮಾರಂಭ ಅಂದ್ರ್ ಸಂಕ್ರಮಣದು ಸಂಕ್ರಾಂತಿ ಬಂದ್ ಹೊಯ್ತಲ್ಲ.

ಆವಾಗೆಲ್ಲಾ ಸಂಬಂಧಿಕರ ಜೋತಿ ಊಟ ಮಾಡಿ ಬೆರತು ready ಆಗೇವಿ, ಅದಕ್ ಈ ಸರಿ ಏನಾದ್ರು ಆ friends ಎಲ್ಲಾರನು ಸ್ನೇಹಿತರನ್ ಕರದು ಊಟ ಮಾಡಿದ್ರ ಆಯಿತಂತ ನಮ್ ಹೊಲಾ ನೋಡಿದ್ರ್ ಆಯಿತು, ಹೊಲದಲ್ಲಿ ಏನೇನ್ ಬೆಳೆ ಹಾಕಿದೇವಿ. ಕಡ್ಲಿ ಹಾಕಿದೇವಿ, ಹತ್ತಿ ಇದೆ ಥರ ನೋಡಕ್ ಕರಿದ್ರೆ ಆಯಿತು ಅಂತೇಳಿ phone ಹಚ್ಚಿದ್ದೇ ನಾನು. ಹಾ ಹೌದಾ, ಚುಲೋ ಆಯಿತು ಬಿಡು ಬಾಳ ದಿವಸಾ ಆಯಿತು ನೀನು call ಮಾಡಿ .

ಏನೋ ಒಂದೂ ಸ್ನೇಹಿತರು ಕೂಡಕು ಒಂದ್ chance ಇದೆ.

ನಿಮ್ಮಲ್ಲಿ ತೋಟ ಇದೇನಾ? ತೋಟ ಇದೆ, ಒಂದ್ ಬಾಳೆ ತೋಟ ಮಾಡಿದೀವಿ ಒಂದ್ side.

ಒಂದು ಒಣ ಬೇಸಾಯಿ ಹೊಲ ಇದೆ ನಮ್ದಲ್ಲಿ.

ಇವಾಗ್ ಇದ್ ಅಂದ್ ಕುಳೆನ ಬೆಳೆ ಈಗೆಲ್ಲ ಆ ಕಡ್ಲಿ, ಹತ್ತಿ, ಜೋಳ, ಕಬ್ಬು.

ಎಲ್ಲಾ ಇವಾಗ ಒಟ್ಟ ಬೆಳಿ ಚನ್ನಾಗಿ ಬಂದೇತಿ.

ಅದಕ್ ಅದನ್ನ ತೋರಸ್ಕೊಂಡಾಂಗ್ ಆಯಿತು, friends ಎಲ್ಲರೂ ಒಟ್ಟಿಗೆ ಕೂಡಿದ್ರೆ ಆಯಿತು ಅಂತ phone ಮಾಡಿದೆ . ಚುಲೋ ಆಯಿತು, ಚುಲೋ ಆಯ್ತು ಬರ್ತಿರ್ತೀನಿ ನಾನೇ ಬರ್ತೀನಿ.

ಮದ್ಲಿನ್ ಸಮಾರಂಭ ಎಲ್ಲಾ ನೆನಪಹಾರಿದಂಗ್ ಆಗಿಬಿಟ್ಟೆತಿ ಇಂದ್. ಹೌದ್, ಈ ಇವಾಗಿನ್ ನಮ್~ ನಮ್ದ್ ಹೋ~ ಹೋಯ್ತ್, ನಮ್ next ಬರೋ ಸಣ್ಣ ಸಣ್ಣ ಎಲ್ಲ ಮಕ್ಕಳಿಗೂ ಮುಂದೆ ಏನ್ ಕೃಷಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅವರಿಗೆ. ಗೊತ್ತಾಗೋದಿಲ್ಲ ಅದೇನೋ ಒಂದ್ magician ಆದಂಗ್ ಆಗಿಬಿಡ್ತೇತಿ ಅವ್. .

ಎಲ್ಲೋ ಹೋಗಿ ನೋಡ್ಬೇಕ್ ಹಾ ಇದಪಾ ಅಂದ್ರ್ ಹಿಂಗ್, ಇದ್ ಹಿಂಗಿತ್ತು, ಹಿಂಗ್ ಆಕ್ಕಿತ್ತು ಅಂತ ಹೇಳಿ.

ಅದಕ್ ಎಲ್ಲರೂ ಸೇರಿ fa~ ಕುಟುಂಬದ ಜೋತೆ ಇದ್ದಾಗ ಅಷ್ಟ್ ಸರಿ ಬರಾದಿಲ್ಲ ಸೇರೋಕೆ, ಅದಕ್ ಅವರ್ದ ಎಲ್ಲ ಮನ್ನೇ ಮುಗಿಸ್ಕೊಂಡ್ವಿ ನಾವು.

ಹದಿನಾಲ್ಕು ಹದಿನೈದಕ್ ಈ week ಅಲ್ಲಿ ಏನಾದ್ರೂ ಈ ವಾರದಲ್ಲಿ ಎಲ್ಲರೂ ಇದ್ರೆ ಆರಾಮ್ ಇದ್ರೆ ಬಂದ್ ಎಲ್ಲರೂ ಸೇರೋಣ ಅಂತ ಒಟ್ಟ ಗೂಡಿ ಅಂತ ಹಚ್ಚಿದೆ ನಾನ್. Okay okay ನಾನು ಬರ್ತೀನಿ ಸ್ನೇಹಿತರಿಗೆಲ್ಲಾ ಹೇಳಿದೀಯಾ ? ನಾ ಎಲ್ಲಾರಿಗೂ ಹೇಳಿದೀನಿ, ಮತ್ ನಮಗ್ ಗೊತ್ತಿದ್ದದೆಲ್ಲ ಸ್ನೇಹಿತರ್ ಇನ್ನ್ ಉಳದೋರ್ ಯಾರ್ ಇದ್ದಾರಾ ನೀನೂ phone ಕರೆ ಮಾಡಿ ಮಾತಾಡು. ಆಯಿತು ಆಯಿತು ನಾನು ಉಳದವ್ರಿಗೆಲ್ಲಾ phone ಮಾಡಿ invite ಮಾಡ್ತೀನಿ.

ಈ ಥರ ಸವಿತಾ ಹೇಳಿದಾಳೆ ಹೋಗೋಣ ಬನ್ನಿ ಅಂತಾ ನಾನು ಉಷ್ಟೂರು ಕೂಡಿ ಬರ್ತೀವಿ. ಹಾ ಆ ಖುಷಿ ಹೊಲದಲ್ಲೆಲ್ಲಾ ನೀರಿಂದ್ pump ಎಲ್ಲಾ ಇರುತ್ತೆ ಮತ್ ನೀರು ಆಡಬೋದು.

last moment ಅಲ್ಲಿ ಈ agricul~ ಈ ಒಂದ್ ಕೃಷಿ ಭೂಮಿಯಿಂದನಾದ್ರೂ ಸ್ನೇಹಿತರ ಒಗ್ಗಟ್ಟು ಹೆಚ್ಚಾಗಿರಲಿ. ಆ ಹಾ ವರ್ಷಾಯಿತು ಮದುವೆ ಮಕ್ಕಳು ಆಗಿಂದ್ ಯಾರಿಗೆ ಯಾರೂ ಕೂಡತಿರಂಗಿಲ್ಲ.

ಹ್ಮ್‌ ಹ್ಮ್‌ ಚುಲೋ ಅಕ್ಕೇತಿ ಅಂತ.

ಸರಿ, ಮತ್ತೆ ಎಲ್ಲಾ ಆರಾಮ? ಹಾ ಆರಾಮ್ ಇದೀವಿ, ನೀವೆಲ್ಲಾ ಮನೇಲಿ ಆರಾಮ್ ಇದಿರಲಾ?

ಆ ಅರುಣ್ ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ, ಮತ್ತೆ ಹೇಗಿದ್ದಾರೆ?

ನಮ್ಮ್ ಮನೆಲೆಲ್ಲಾ ಹುಷಾರಾಗಿದ್ದಾರೆ. ತುಂಬಾ ದಿವಸ ಆಯ್ತಲ್ಲ call ಮಾಡಿ. ಹೌದು ತುಂಬಾ ದಿವಸ ಆಯ್ತ್, ಏನ್ ಮಾಡ್ತಿದ್ದೀಯಾ?

ಏನ್ ಮಾಡ್ತಿಲ್ಲ ಕೂತ್ಕೊಂಡಿದ್ದೆ, ಚಾ ಕುಡ್ದಾಯ್ತು.

ಆ ನಂದು ಕೂಡ ಚಾ ಆಯ್ತು, ಹೀಗೆ ಸುಮ್ಮನೆ ಇರ್ವಾಗ call ಮಾಡ್ವ ಅಂತ ಆಯ್ತು, ಹಾಗೆ call ಮಾಡಿದ್ದು.

ನಂದು ನಂದು ಕೂಡ ಇದ್ದಾರೆ, ಅಂತ ಹೇಳೈತಾ.

ಹಾ ಮತ್ತೆ ಏನು ಹೀಗೇನೇ ಮಾಡಿದ್ದ phone ? ಹೌದು ಹೀಗೆನೆ ಮಾಡಿದ್ದು, ನಿಮ್ಮ ಆಚೆ ಎಲ್ಲಾದ್ರೂ ಜಾತ್ರೆ ಉಂಟ, ರಜೆ ಉಂಟಲ್ಲ ಹಾಗೆ ಹೋಗ್ವನಂತ plan ಯೋಚನೆ. ಆ ಹಾಗೆ ಹ್ಮ್ ಮತ್ತೆ, ಇನ್ನು ಜಾತ್ರೆ ಬಂತಲ್ಲ?

ಹೌದ್, ನಿಮ್ಮಾಚೆ ಎಲ್ಲಾದ್ರು ಉಂಟ ಜಾತ್ರೆ? ಆ ಉಂಟು ಇನ್ನು ಒಂದ್ ತಿಂಗ್ಳು ಬಿಟ್ಟು ಜಾತ್ರೆ ಶುರು ಆಗ್ತದೆ ನಮ್ಮ ಊರಲ್ಲಿ. ಆ ಹೌದಾ ಎಲ್ಲಿ?

ಅಹ್ ತುಂಬಾ ಒಳ್ಳೆದಾಗ್ತದೆ ಜಾತ್ರೆ ಎಷ್ಟು ಒಂದು ನಾಕು ದಿವಸ ಉಂಟು ಏನಾ.

ಹಾ ಹಾ ಇಲ್ಲಿ Puttur ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಉಂಟಲ್ಲ?

Different ಆಗಿ April ಹತ್ರಿಂದ April ಹದಿನೆಂಟ್ರ ತನಕ ಉಂಟು.

grand ಆಗಿ ಆಗ್ತದೆ.

ಹ್ಮ್ ನಮ್ದು ಒಂದು ದಿವ್ಸ ಧ್ವಜಾರೋಹಣ ಅಲ್ಲಿ.

ಹ್ಮ್ ಮತ್ತೆ ಒಂದು ದಿವ್ಸ ಆರಡ ಅಂತ ಹೇಳ್ತಾರೆ ಅದು, ನಮ್ಮ ಆಚೇನೆ ಇದು ರಥ ಬರ್ತದೆ.

ಹಾ ದೇವರು ಬರ್ತಾರೆ ಅದ್ರಲ್ಲಿ, ದೇವಸ್ಥಾನ ಜಾತ್ರೆ ಅದಲ್ಲಿ. ಹಾ.

ಆ ಹೋದ ವರ್ಷ ತುಂಬಾ ಅದ್ದೂರಿ ಆಗಿತ್ತು, ಕೂಡ ಒಳ್ಳೆ ಆಗಿ ಇರ್ಬೋದು ಬಾ ಈ ಈ ವರ್ಷ. ಆ ಸರಿ ನಮ್ಮಾಚೆ ಹೇಗೆ ಅಂತ ಅಂದ್ರೆ, ಒಂದ್ ಏಳು ಆರು ದಿನ ಪೇಟೆ ಸವಾರಿ ಇರ್ತದೆ, ಅಂದ್ರೆ ಬೇರೆ ಬೇರೆ ಕಡೆ ದೇವರನ್ನ ಸವಾರಿ ಮಾಡಿಸ್ತಾರೆ ಹೌದು.

ಮತ್ತೇ Balnad ಇಂದ ಉಳ್ಳಾಲ್ತಿ ಆ ದೈವದ ಇದು ಎಲ್ಲ ಭಂಡಾರ ಎಲ್ಲ ಬರ್ತದೆ.

ಹಾಗೆ ಮತ್ತೇ ಕೆರೆ ಆಯನ ಅಂತುಂಟು, ಅಂದ್ರೆ ನೀರ್ ಕೆರೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತೆ ನದಿಗೆ Ishwara Mangala Ishwara Mangala ಅಲ್ಲ ಆಚೆ ದು ನದಿಗೆ.

ಹೌದಾ ಹಾಗೆ, ಅದ್ದೂರಿ ಆಗಿ ಉಂಟು ಹಾಗಿದ್ರೆ? ಹೌದು ಮತ್ತೆ ಜಾತ್ರೆಯಲ್ಲಿ ಚರಂಬುರಿ, ತುಂಬಾ ತುಂಬಾ ಇದೆಲ್ಲ ಇರ್ತದೆ ಅಂಗಡಿಗಳೆಲ್ಲ ಬಂದಿರ್ತದೆ.

ಮತ್ತೆ ice cream ಅಂಗಡಿ, ಮತ್ತೆ ಬಟ್ಟೆ ಅಂಗಡಿ.

ಹಾ ಸಂತೆ ಉಂಟಾ? ಕರೆಯುದೇ ಇಲ್ಲ, ಜಾತ್ರೆಗೆ ಬಾ ಅಂತ? ಹಾ ಹಾ ಈ ಸಲ ಬನ್ನಿ ನೀವು, ಮತ್ತೆ ಮನೆಯವರನ್ನೆಲ್ಲಾ ಕರ್ಕೊಂಡು ಬನ್ನಿ ನೀವೆಲ್ಲ?

ಏನ್ ತೆಗ್ದು ಕೊಡ್ತಿಯಾ ಜಾತ್ರೆಯಲ್ಲಿ?

ಆ ನೋಡುವ ಏನೆಲ್ಲ ಬರ್ತದೆ ಅಂತ.

ಆ ತುಂಬಾ ಸಂತೆ full ಬರ್ತದೆ.

ಆ ನಿಮ್ಮಾಚೆ ಉಂಟ ಸಂತೆ? ಬರ್ತದೆ ಇರ್ತದೆ ಅದು ಆಟಾಡುವ ಇದು ಕುತ್ಕೊಳ್ತರಲ್ಲ ದೊಡ್ ದೊಡ್ಡದು. ಅಹ್ ಹೌದ್ ಅದು ಇಲ್ಲಿ ಕೂಡ ಬರ್ತದೆ .

ಹಾ ಕೂತಿದ್ದೇನೆ. ಅದನ್ ನೋಡ್ವಾಗನೇ ಅದು ಹೆದ್ರಿಕೆ ಆಗ್ತದೆ. ಅಹ್ ನಾನ್ ಕೂತಿದ್ದೇನೆ ಹಾಗೆ ಎಂತ ಆಗುದಿಲ್ಲ, safety ಎಲ್ಲ ಇರ್ತದೆ ಅದ್ರಲ್ಲಿ. ಆದ್ರೆ ಮೇಲೆ ಹೋಗಿ ಕೆಳಗೆ ಬರ್ವಾಗ ತಲೆ ತಿರ್ಗಿದ ಹಾಗೆ ಆಗುದಿಲ್ವಾ?